ಮತ್ತೆ ಇಲ್ಲಿ ಇಂಟರ್ಲಾಕ್ ಅನ್ನು ಹಾಕಿದ್ದಾರೆ ಅದರ ಪಕ್ಕದಲ್ಲಿ ರೆಡ್ ಕಲರ್ ಮಿಷಿನನ್ನು ಸಹ ಇಟ್ಟಿದ್ದಾರೆ.

ಮತ್ತೆ ಇಲ್ಲಿ ಅದರ ಪಕ್ಕದಲ್ಲಿ ಡೋರ್ ಅನ್ನು ಹಾಕಿದ್ದಾರೆ ಪರದೆಯನ್ನು ಮುಚ್ಚಿದ್ದಾರೆ ಮತ್ತೆ ಇದಕ್ಕೆ ಮೂರು ಮೆಟ್ಟಿಲುಗಳಿವೆ.